ಬಿಳಿ ಬಣ್ಣದ ನೆಲ ಕೂಡ ಕಾಣಿಸ್ತಿದೆ.

ಮತ್ತು ನನಗೆ ಪಾಟ್ ಗಳು ಕಾಣುಸ್ತಿದೆ.

ಹಾಗೆ ಒಂದು ರೂಮ್ ಕಾಣಿಸುತ್ತಿದೆ ರೂಮ್ ನ ಒಳಭಾಗದಲ್ಲಿ ಒಂದು ಟಿ_ವಿ ಕಾಣಿಸುತ್ತಿದೆ.

ಪಾರ್ಕ್ ಮಾಡಿರುವ ಸ್ಕೂಟಿ ಗಳು ಕಾಣಿಸುತಿದ್ದಾವೆ.

ಎಡ ಭಾಗದಲ್ಲಿ ನನಗೆ ಮರದ ಗೊಂಬೆಗಳು ಕಾಣಿಸುತ್ತಿದೆ.

ಟವರ್ ನಲ್ಲಿ ಗಡಿಯಾರ ಕೂಡ ಇದೆ.

ರಸ್ತೆಯಲ್ಲಿ ಆಟೋ ಮತ್ತು ಬಸ್ ಗಳನ್ನು ನೋಡಬಹುದು.

ಸ್ಲಾಬ್ ಗಳು ಕಾಣಿಸುತ್ತಿದೆ ಕಟ್ಟಡ ಕಾಣಿಸುತ್ತಿದೆ.

ನನಗೆ ಗೋಡೆಯ ಮೇಲೆ ಬರೆದಿರುವ ಚಿತ್ರ ಮತ್ತು ಬರಹಗಳು ಕಾಣಿಸುತ್ತಿದೆ.

ಆ ಸೂಚನ ಎದುರುಗಡೆ ಒಬ್ಬ ಯುವಕ ಮಾರಾಟಕ್ಕೆ ನಿಂತಿಕೊಂಡಿರುವುದು ಕಾಣಿಸುತ್ತಿದೆ.

ಮಕ್ಕಳ ಆಟ ಆಡುವ ಜಾರುಬಂಡೆ ಕೂಡ ಕಾಣಿಸುತ್ತಿದೆ ಮೆಟ್ಟಿಲುಗಳು ಕಾಣಿಸುತ್ತಿದ್ದಾವೆ.

ಮತ್ತು ನನಗೆ ಸ್ಕೈ ವಾಕ್ ಗಳು ಕಾಣಿಸುತ್ತಿದೆ.